ಒಳ್ಳೆ ಜನ ಅವ್ರು ಒಂದ್ ಸ್ವಲ್ಪ ಇದು ಮಾಡ್ತಿರ್ತಾರ ಯಾಕಂದ್ರ ನಾವು ಯಲ್ಲರ ಪ್ರವಾಸ ಹೋದ್ರೆ ನೋಡುವಂತಹದ್ದು ಸ್ಥಳ ಇವೆಲ್ಲ.

ಇದು ಆಫೀಸ್ ರೀ ಇದರದ ಯಾಕಂದ್ರ ನಾವು ಎಲ್ಲರ ಟೂರ್ ಅದು ಹೋಗಿದ್ರ ಅಲ್ಲಿ ಇಟ್ಟು ಅವೃತೆಗಿಟ್ಟು ರೊಕ್ಕ ಕೊಟ್ಟು ಅಲ್ಲಿ ಏನ್ರ ಪ್ರವಾಸದು ನೋಡಬಹುದ.

ಇದು ಚರ್ಚ್ ಅಂತ ಯಾಕಂದ್ರೆ ಕ್ರೈಸ್ತರು ಇವ್ರು ಇದು ಮಾಡ್ತಾರೆ ಮುಸಲ್ಮಾನರು ಇದಕ್ ಹೋಗ್ತಾರಾ ಯಾಕ ನಮಂತವರು--

ದೇವಸ್ಥಾನಕ್ ಹೊಕ್ಕರ ಯಾಕಂದ್ರ ನಮ್ಮ್ ಮನಸ ಯಾಕಂದ್ರ ದೇವ್ರುಗ ಎಲ್ಲ ಒಂದೇ ನಾವು ಹೆಂಗ್ ಇರ್ತೇವ ಹಂಗ್ ದೇವ್ರಗೊಳ್ ಇರ್ತಾವ.

ಆಹ್ಹ್ ಎಷ್ಟು ಇದು ಮಾಡ್ತಿರ್ತೇವಿ ಅಷ್ಟು ಈ ರೋಗ-ರುಜಿನ ಎಲ್ಲ ಹಿಂದಕ್ ಹೊಕ್ಕರ್ ನಮಗ.

ತಕ್ಕೊಂಡ್ ಬರ್ಬಹುದು ಯಾಕೆಂದ್ರ ನಮ್ಮ್ಹನ್ಟ್ಯಾಕ್ ಗಿದ್ರ ಎಲ್ಲರ ಕಲೀಬಹುದು ಪ್ಯಾಂಟ್ ನ್ಯಾಗ್ ಎಲ್ಲಾರ ಬಿಟ್ಟು ಸಮಸ್ಯೆ ಆಕ್ಕಾವ್ ರೀ ಯಾಕಂದ್ರ ಈ ಎಟಿಎಂ ಇತ್ತ ಅಂದ್ರ ಅಲ್ಲೇ ಎಲ್ಲರೆ ತಕೊಂಡ್ ನಮಗ ಏನಾರ ಖರ್ಚು ಅದು ಮಾಡಾಕ್ಕ ಅನುಕೂಲ ಆಕ್ಕಾವ್ ರಿ--

ಸಿಟಿ ಗೆ ಹ್ವಾದ್ರ ಒಂದೇ ತವರ ಆಗ್ಬಿತವೇ ಹಿಂತಾವೆಲ್ಲ. ಯಾಕಂದ್ರ ಹುಡುಗೂರು ಮತ್ತ ಆ ಮುದುಕಿ-ಮುದುಕ ಅಜ್ಜಿ ತಂದೆ-ತಾಯಿಗೋಳಿಗೆ ಒಂದೇ ತೊಗೊಂಡ್ ಬಿಡ್ತಾರ ಅರಬಿ--